ಟೋಪಿ ಜಾಕೆಟ್ ಗಳನ್ನು ಧರಿಸಿದ್ದಾರೆ ಇದು ಒಂದು ಶೀತಲವಲಯ ಎನಿಸುತ್ತದೆ ಇದು ನಮ್ಮ ಬಳ್ಳಾರಿಯಲ್ಲಿ ಕಂಡುಬರುತ್ತದೆ ನೋಡಲು ತುಂಬಾ ಬಿಳಿಯಾಗಿರುವ ಒಂದು ಸ್ನೋ ಗಳನ್ನು ನೋಡಬಹುದು .

ಮತ್ತು ಈ ಎಲ್ಲಾ ಮಕ್ಕಳು ಒಂದು ಪಾರ್ಕಿನಲ್ಲಿ ಕುಳಿತಿರುವಂತೆ ಕಾಣಿಸುತ್ತದೆ ಈ ಎಲ್ಲಾ ಮಕ್ಕಳು ಬಳ್ಳಾರಿಯ ಒಂದು ಶಾಲೆಯ ಮಕ್ಕಳಾಗಿರುತ್ತಾರೆ ನೋಡಲು ಅದ್ಭುತವೆನಿಸುತ್ತದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತ ಇರುವುದು ಏನಂದರೆ ಇಲ್ಲಿ ಹಲವಾರು ಜನರು ನಿಂತಿದ್ದಾರೆ ಇವರೆಲ್ಲರೂ ನೋಡಲು ಒಂದು ಸ್ಟೂಡೆಂಟ್ಸ್ ರೀತಿ ನಂಗೆ ಕಾಣಿಸುತ್ತಿದ್ದಾರೆ ಇವರು ಗುದ್ದಲಿ ಅನ್ನು ಹಿಡದುಕೊಂಡು ಬಗೆಯುತ್ತಿರುವುದು --

ಮತ್ತೆ ಇಲ್ಲಿ ಬಲೂನ್ಗಳನ್ನು ತುಂಬಿಸಿ ಅಲಂಕಾರವನ್ನು ಮಾಡಿದ್ದಾರೆ ಇದು ನಮ್ಮ ಬಳ್ಳಾರಿಯಲ್ಲಿ ಕಂಡು ಬರುವ ಒಂದು ಕ್ರಿಶ್ಚಿಯನ್ನರ ಕಾರ್ಯಕ್ರಮವಾಗಿದೆ.

ಇದು ಕಾಲ್ ಕೈಗೆ ಶೂಸ್ ನ್ನು ಹಾಕಿಸಿಕೊಂಡು ಕಾಲಿನ ರೀತಿಯಲ್ಲಿ ಕಾಣಿಸುತ್ತಿರುವ ಎಂಬ ಒಂದು ಚಿತ್ರ ಇ ಚಿತ್ರ ನಮ್ಮ ಬಳ್ಳಾರಿಯಲ್ಲಿ ಕಂಡುಬರುವಂತಹ ಒಂದು ಚಿತ್ರವಾಗಿದೆ ನೋಡಲು ಅದ್ಬುತವಾಗಿಯೂ ಸಹ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದು ಒಂದು ಅಡುಗೆಯ ಮನೆ. ಇದು ನೋಡಲು ಒಂದು ಸಮಾರಂಭದಲ್ಲಿ ಮಾಡುತ್ತಿರುವ ಅಡುಗೆ ಅನಿಸುತ್ತದೆ. ಇಲ್ಲಿ ಇದು ನೋಡಲು ತುಂಬಾ ದೊಡ್ಡದಾದ ಒಂದು ಅಡುಗೆ ಮನೆಯಾಗಿದೆ.

ಮತ್ತು ಈ ಮಹಿಳೆಗೆ ಅವರು ಈ ಗಾಡಿಯ ಕೀಯನ್ನು ಕೊಡುತ್ತಿದ್ದಾರೆ ಇದು ನಮ್ಮ ಬಳ್ಳಾರಿಯಲ್ಲಿ ಕಂಡು ಬರುತ್ತದೆ ನೋಡಲು ಒಂದು ಅದ್ಭುತವಾದ ವಿಷಯವೆನಿಸುತ್ತದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದು ಒಂದು ತರಕಾರಿ ಅಂಗಡಿ ಇದು ನೋಡಲು ಒಂದು ಬಾಳೆಹಣ್ಣಿನ ರೀತಿ ಇಕಳು ಸಹ ಕಾಣಿಸುತ್ತಿದ್ದಾವೆ ತರಕಾರಿಗಳು ಸಹ ಕಾಣಿಸುತ್ತಿದ್ದಾವೆ.

ಈ ಚಿತ್ರದಲ್ಲಿ ನನಗೆ ಕಾಣುತ್ತಿರುವುದು ಮೂರು ಜನ ಹುಡುಗರು ಇವರು ನೋಡಲು ಅದ್ಭುತವಾಗಿದ್ದಾರೆ ಮತ್ತೆ ಇದು ಒಂದು ರೀತಿಯ ಕಚೇರಿ ಇರಬಹುದು.

ಮತ್ತು ಇಲ್ಲಿ ಹಲವಾರು ಜನರು ಜಲ್ಲಿಗಳನ್ನು ಹೊತ್ತುಕೊಂಡು ಮೆಟ್ಟಿಲುಗಳನ್ನು ಹೆರಿಕೊಂಡು ಮೇಲಕ್ಕೆ ಬರುತ್ತಿದ್ದಾರೆ ಇದು ನಮ್ಮ ಬಳ್ಳಾರಿಯಲ್ಲಿ ಕಂಡುಬರುವಂತಹ ಒಂದು ಚಿತ್ರಣವಾಗಿದೆ.